ಚೊಲೋ ಆತ್ ಬಿಡ್ರಿ ನಾನು ಈಗ ನೀವ್ ಹೇಳಿದ್ರೀ ಚೊಲೋ ಬಂದಾವ್ ಅಂತ್ ಹೋಗ ಬೇಕ ರೀ ಈಗ. ಹ ಹೋ ಬರ್ರಿ ಚಂದ್ ಅದಾವ್ ನೋಡ್ರಿ ಖರೀದಿ ಮಾಡ್ಕೊಂಡ್ ಬರ್ರೀ. ಹ ಹೋಗ್ ಬರ್ತೇನ್ ರ್ರೀ ಮತ್ತ್ ಎನ್ ಹುಡ್ಗುರ್ ಅರ್ಬಿ ಮತ್ತ ಈ ಗಂಡ್ಮಕ್ಳ್ ಅರ್ಬಿ ಎಲ್ಲಾ ಚೊಲೋ ಅದಾವ್ ಏನ್ರೀ ಅಲ್ಲೇ? ಹ ಗಂ~ ಹುಡ್ಗುರ್ ಅರ್ಬಿನೂ ಬಾಳಷ್ಟ್ ಹಿಂಗ್ ಚಂದ್ ಚಂದ್ ಅದಾವ್ ರೀ ಅ ಹುಡ್ಗೇರ್ ಅರ್ಬಿ ಚಂದ್ ಅದಾವ್ ರೀ ಅಂದ್ರುನು ಗಂಡ್ಹುಡ್ಗೂರ್ pant shirt ಬಿಟ್ಟ್ ಮತ್ತೊಂದ್ ಇರಲ್ ರೀ.

ಎಲ್ಲಾ variety ಸಿಗ್ತಾವ್ ರೀ ಅವ್ರಿಗೆ. ಹೌದ್ರಿ ಖರೀದಿ ಮಾಡೋದ್ ಅಂದ್ರ ಹುಡ್ಗ್ಯಾರ್ದ್ ಅಲ್ರೀ ಮತ್ತೇನ್ ಹಂಗ್ ಇರಲ್ ರೀ ಹುಡ್ಗ್ಯಾರ್ದ್ಬ ಬಾಳ fun ಇರ್ತಾವ್ ರ್ರೀ ಹುಡ್ಗುರದ್ ಏನ್ ಇರ್ತದ್ ರ್ರೀ . ಮತ್ತ್ ನೀವೆಲ್ಲ ಇದೆಲ್ಲ ಎಲ್ ತೂಗೋಂಡಿದ್ರೀ ಮತ್ತ ಮದ್ವಿಗ್ ಹಾಕ್ಕೋಳೋ ಹಂತವ್ dress ಆತು lehanga ಹಿಂತಾವ್ ಹಿಂತಾವ್ ಎಲ್ಲಾ. ಆ lehanga ರೀ ನಾನ್ ಅಲ್ಲೊಂದು zara ಅಂತ್ ಐತೆಲ್ರೀ ದುರ್ಗದ್ ಬೈಲ್ ನ್ಯಾಗ. ಹೌದ್ರಿ ಹ ಅದೋಂತರಾ mall ಇದಂಗ್ ಐತಿ ರೀ ಪಾ.

ಹ್ಮ್ ಅಲ್ಲೆಲ್ಲ variety lehanga ಗುಳ್ ಇದ್ವು ಅಲ್ಲೆ purchase ಮಾಡಿದ್ದೆ ನಾನ್.

ಮತ್ತ್ ಇವೆಲ್ಲ ಮದ್ವಿ ಸೀರಿ ಅದು ಎಲ್ಲಾ ಇಲ್ಲೆ ಖರೀದಿ ಮಾಡಿದ್ರೀ ಪ್ರೀತಿ silk ನ್ಯಾಗ ಜವ್ಳಿ ಎಲ್ಲಾ ಅಲ್ಲೇ ಹಾಕ್ಸಿ ಬಿಟ್ಟಿದ್ವಿ.

ಹ್ಮ್ ಅಲ್ಲೆ ಚೊಲೋ ಸಿಕ್ಕಿದ್ವಿ ರೀ ನಮ್ಗ ಬಾಳ. ನಮ್ದ ಎನ್ ಮಾಡಿದ್ವಿ ಅಲ್ಲಿ ಗಂಗಾವತಿ ಬಾಜೂಕ ಒಂದ್ ಬಂಡಾರಿ ಅಂತ್ ಅಂಗ್ಡಿ ಐತೆಲ್ರಿ .

ಹೌನ್ರೀ ಅಲ್ಲಿ ಅಲ್ಲಿ lehanga ತುಗೊಂಡಿದ್ದೇರೀ ನಾನು . ಆ ಸೀರಿ ಗಂಗಾವತಿ ಒಳ್ಗ ತುಗೊಂಡಿದ್ದೇ ರೀ ಅದು ಬಿಟ್ಟು ನಮ್ದ್ ಊರು ಬಿಜಾಪುರ ಅಲ್ರೀ ನಾವ್ ಬರುದ್ one time ಅಟ್ಟ ರೀ ನಾವ್ ಹುಬ್ಳಿಗ್ ಬಂದಿದ್ದುಅದಾದ್ ಮೇಲ್ ನಾವ್ ಬಂದಿಲ್ರೀ ಆ ಕಡಿ. ಹೌದ್ ಏನ್ರೀ but ಎಲ್ಲಾ ಬಾಳ್ ಬ್ಯಾರೆ ಊರ್ನೋರೇ ಇರ್ತಾರ್ ಬಿಡ್ರಿ ಇಲ್ಲೆ.

ಅ ಅಂದ್ರ ಈ ಕಡಿ ನಮ್ ಕಡೆದರ್ ಎಲ್ಲ ಅಲ್ಲೆ ಹೋಗ್ತಾರೀ ಹುಬ್ಳಿಗೆ ಅಲ್ರೀ ಬಾಗಲ್ಕೋಟೆ ಈ ಕಡೆ ಸಮೀಪ ಆಗೋದಂದ್ರ ಅದೆ ಅಲ್ರೀ ಖರೀದಿಗ್ ಅಂತೇಳಿ ಮದ್ವಿ ಖರೀದಿಗ ಅಂದ್ರ ಅದೆ ರೀ. ಅದು BS channabasappa and silk ಐತೆಲ್ರೀ ದಾವಣಗೆರೆ ಒಳ್ಗ.

ಹ ಅಲ್ಲಿನೂ ಚೊಲೋ ಅದ್ನ ಅಲ್ಲಿನೂ ಜವ್ಳಿ ಖರೀದಿ ಮಾಡ್ತಾರಂತ್ರಿ ಹ cheap and best ನ್ಯಾಗ್ ಸಿಗ್ತಾವ್ ರೀ ಅಲ್ಲೆ. ಹೌದೇನ್ರಿ ಹ್ಮ್ ಹ್ಮ್. ಆಯ್ತ್ ತೂಗೋರಿ ಹಂಗಾರ .

Madam ಗುರ್ತ ಆಯ್ತಾ ಯಾರಂತ ಹೇಳಿ? ಹ ಗೊತ್ತಾಯ್ತು ಗೊತ್ತಾಯ್ತು ಪವನ್ ಅಲ್ಲಾ?

ಹ okay last time phone ಮಾಡಿದ್ಯಲ್ಲ ನೀವು?

ಹ B.Com complete ಆಗಿದೆ madam Job ಎಲ್ಲ ಹುಡುಕ್ತಾ ಇದ್ದೆ ಈಗ ಸದ್ಯಕ್ಕೆ ಈಗ. ಹೌದಾ ಹ ಏನ್ ಮಾಡಿದ್ದಿ ನೀನು?

ಹೌದಾ ಹಾ ಮತ್ತೆ ಈಗ ಇನ್ನೇನ್ ಮಾಡ್ಬೇಕು? ಹೋಗಿ ಉದ್ಯೋಗ ಹುಡುಕ್ತಾ ಇದ್ದೆ ಸದ್ಯಕ್ಕೆ ಈಗ.

ಹ B.Com ಆದವನಿಗೆ ಎಂತದು computer ಜ್ಞಾನ ಎಲ್ಲ ಉಂಟಾ computer ಕಲ್ತಿದ್ಯಾ? ಹ ಅದೆಲ್ಲ ಆಗಿದೆ madam computer basic ಎಲ್ಲ ಆಗಿದೆ tally ಎಲ್ಲ. ಹ ಹ ಹ ಹ ಮತ್ತೆ ಮತ್ತೆ GST GST ಎಲ್ಲ ಆಗಿದಾ? ಹ ಅದು full com~ complete ಆಗಿದೆ madam GST ಆಗಿದೆ. ಹೌದಾ B.Com ಆದವರಿಗೆ ಒಳ್ಳೆ ಒಳ್ಳೇ ಅವಕಾಶ ಉಂಟು.

ಎಲ್ಲ ಕಲ್ತಿದ್ರೆ ನೀವು ತಿಳ್~ ತಿಳ್ಕೊಂಡಿದ್ರೆ ನಿಮ್ಗೆ accountant ಎಲ್ಲ ಸಿಗ್ತದೆ ಕೆಲ್ಸ. ಈ ಸರ್ತಿ ಹುಡುಕಾಟ ಹುಡುಕಾಟದಲ್ಲಿ ಇದ್ದೇನೆ ಈಗ job ಎಲ್ಲ. ಹ ಹ ಹ very good very good . ಈಗ ನೋಡ್ಬೇಕು ಅಂದ್ರೆ ನಿಮ್ಗೆ ಯಾವದಾದ್ರು ಅಂದ್ರೆ ಕೆಲವೊಂದು message ಎಲ್ಲ ಬರ್ತದಲ್ಲ ಅಂದ್ರೆ ನಿಮ್ಗೆ job ಇದ್ದು ಎಲ್ಲಾ. ಹೌದೌದು ಬರ್ತದೆ ಈಗ government call for ಮಾಡ್ತದೆ B.Com ಮಾಡಿ M.Com ಮಾಡಿದ್ಯಾ ನೀನು?

ಈಗ government exam ಏನಾದ್ರು ಬರಿಯುವಾ ಅಂತೇಳಿ ಇದ್ದೆ. ಹ್ಮ್ ಹ್ಮ್ ಹ್ಮ್ government .

ಮತ್ತೆ ಮತ್ತೆ ಮನೆಯಲ್ಲಿ ಹೇಗಿದ್ದಾರೆ madam ಎಲ್ಲ? ಹ ಚೆನ್ನಾಗಿದ್ದೇವೆ ತೊಂದ್ರೆ ಇಲ್ಲ.

ಹ ಹ ಹ ಹಾ. ಅದೆ last time ನೀವು ಬೈದದ್ದಕ್ಕೆ ಅದೆ last time ನೀವು ತುಂಬ ಬೈದದ್ದಕ್ಕೆ ನಾವೀಗ ಇಷ್ಟು ಹಂತಕ್ಕೆ ಬಂದಿದ್ದೇವೆ. ಹೌದಾ ಹ ಹ ಹಾ very good ಹಾ ಹಾ. ಈಗ ಉದ್ಯೋಗ ಅಂತ ಹೇಳಿದ್ರೆ M.Com ಮಾಡಿದ್ರೆ ಅತ್ವ B.Com ಮಾಡಿ M.Com ಮಾಡಿ CA ಎಲ್ಲ CA ದ್ ಇದಿಕ್ಕೆ ಹೊಗ್ಬೋದು ಅಥವಾ MCA ಮಾಡ್ಬೋದು.

MCA ಮಾಡಿದ್ರೆ ಒಳ್ಳೆ ಉದ್ಯೋಗಕ್ಕೆ ಅವಕಾಶ ಇದೆ ಈಗ ನಮ್ಮ ಮನೆಯಲ್ಲಿಯೇ ಒಂದಿಬ್ರು ಮೂವರು MCA ಮಾಡಿದವ್ರು ಒಳ್ಳೆ ಒಳ್ಳೆ factory ಒಳ್ಳೆ ಒಳ್ಳೆ company ಅಲ್ಲಿ ಕೆಲ್ಸಗೆ ಅದು ಕೂಡ ಹೌದು ಹೌದು.

ಹ್ಮ್ ಕೆಲಸ ಎಲ್ಲ ಸೇರ್ಕೊಂಡ್ರು ಮೂವರಿಗೆ ಕೂಡ ಕೆಲ್ಸ ಆಯ್ತು ಅವ್ರಿಗೆ ಒಳ್ಳೆ company Bangalore ನಲ್ಲಿ.

ಅದೆ ನಾನೀಗ ಅದೇ ಮಾಡ್ಬಿಟ್ಟೆ ಅಂದ್ರೆ ಈಗ banking coaching ಹೋಗ್ಬೇಕು. ಹ banking coaching ಗೆ banking ಗೆ exam ಗೆ ಕಟ್ಟು exam ಗೆ ಕಟ್ಟು ಹೌದು. ಅದೀಗ ಇದೆಲ್ಲ ಬಂದಿದೆ time ಎಲ್ಲ ಉಂಟಲ್ಲ ಈಗ full coaching ಗೆಲ್ಲ time so ಅದ್ರಲ್ಲಿ coaching ತಕೊಳ್ಳುವ ಅಂತೇಳಿ. ಹ್ಮ್ ತೊಗೊ ಏನಾದ್ರು ಆಗ್ಬೇಕಲ್ಲ ಮತ್ತೆಂತ ಮಾಡುದು.

ಹ್ಮ್ banking exam ಕಟ್ಟು. ಅ ಅದೀಗ ನನ್ ತಮ್ಮಂದ್ ಕೂಡಾ PU complete ಆಗ್ತಾ ಇದೆ PU .

So ಅದೀಗ ಅವ್ನು ಯಾವುದು ಕಲಿಯುದಂತ ಗೊತ್ತಾಗ್ತಿಲ್ಲ ಈಗ B.Com B.Com ಕಲಿಯುದಾ . PU ಆದ್ರೆ ತುಂಬ ಒಳ್ಳೊಳ್ಳೆ ಅವಕಾಶ ಇದೆ ಈಗ ಎಂತ Science ತೊಗೊಂಡಿದ್ದಾನಾ Science ತೊಗೊಂಡಿದ್ರೆ ಈಗ lab technician ಹ್ಮ್‌ ಮತ್ತೆ ಕೆಲವು ಮಾರ್ಗ ಎಲ್ಲ ಇದೆ. ನೀವು ಇದು ಪ್ರಸಾದ್ ನೇತ್ರಾಲಯ ನೋಡಿದ್ದೀರಾ ನೀವು Udupi ಅವರೆನಾ ನೀವು ಪ್ರಸಾದ್ ನೇತ್ರಾಲಯದಲ್ಲಿ ಕೆಲವು ಪ್ರಕಾರದ್ದು ಎಲ್ಲ course ಎಲ್ಲ ಉಂಟು ನಾನ್ ಕೆಲವು ನನ್ನ students ಗೆ ಅವರಿಗೆಲ್ಲ ಹೇಳಿದ್ದೇನೆ ಸೇರಿದ್ದಾರೆ ನಮ್ಮ ಮನೆ ಪಕ್ಕದಲ್ಲೇ ಈಗ ಒಬ್ಬ ಒಂದ್ ಅವ್ನು ಹೋಗ್ತಾನೆ ಪ್ರಸಾದ್ ನೇತ್ರಾಲಯಕ್ಕೆ.

ಅಲ್ಲಿ training ಮಾಡ್ತಾ ಇದ್ದಾನೆ ಉದ್ಯೋಗ ಸಿಗ್ತದಲ್ಲ ಎಲ್ಲಾದ್ರೂ ಒಂದು ಎಂತಾದ್ರೂ training ಬೇಕು ನಿಮ್ಗೆ training ಇದ್ರೆ ಎಲ್ಲಾದ್ರು ಉದ್ಯೋಗ ಸಿಗ್ತದೆ.

Okay ಸರಿ madam thanks ಆಯ್ತಾ information ಕೊಟ್ಟದ್ದಕ್ಕೆ.

ನಮಸ್ತೆ ಅನನ್ಯ ಹೇಗಿದ್ದೀಯಾ?

ನಾನ್ ಚೆಂದ ಇದ್ದೇನೆ ನೀವೆಲ್ಲಾ ಹೇಗಿದ್ದೀರಿ?

ಹಾ ನಾವೆಲ್ಲಾ ಸೌಖ್ಯ ಆರಾಮಾಗಿದ್ದೇವೆ ಮತ್ತೆ?

ಪರೀಕ್ಷೇ ಪರೀಕ್ಷೆಯೆಲ್ಲ ಆಗ್ತಾ ಉಂಟು. ನಾನ್ actually bank exam ದ್ದು try ಮಾಡ್ತಾ ಇದ್ದೇನೆ.

ನಾನು ಒಂದು ಪರೀಕ್ಷೆ ಬರ್ದ್ ಆಯ್ತ್ ಇಗಾ ಇನ್ನೊಂದು ಪರೀಕ್ಷೆಗೆ ತಯಾರಾಗ್ತಾ ಇದ್ದೇನೆ.

ಅದೇ ಸಕ್ಕ್ರೆ ಖಾಯಿಲೆ ಬಗ್ಗೆ ಇರ್ತದಲ್ವಾ diabetology ಅಂತ .

ಅದ್ರದ್ದು ಅಂತಿಮ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ತ ಇದ್ದೇನೆ.

ನೋಡ್ಬೇಕು ಬರುವ ತಿಂಗ್ಳು ಉಂಟು.

ಅಲ್ಲ tuition ಗೆ ಏನಾದ್ರು ಹೋಗ್ತೀರಾ ಅತ್ವಾ ಮನೆ ಮನೆಯಿಂದಾನೆ ಕಲಿಯುದಾ. ಇಲ್ಲ ಇಲ್ಲ ಇಲ್ಲ ಇಲ್ಲ ಅದು ಮನೆಯಲ್ಲೆ ಕುಳಿತ್ಕೊಂಡ್ ಎಲ್ಲ ಬರ್ಕೊಂಡಾಗಿದೆ ಅದನ್ನು ಪುನಾ ಒಮ್ಮೆ ಓದಿಕೊಂಡು ಅದಂದ್ರೆ ನಮಿಗೆ ಯಾವ್ದ್ಸ ಒಂದು ಪ್ರಶ್ನೆ ನಾಲ್ಕು ಉತ್ತರ ಹಾಗೆಲ್ಲ ಇರುದಿಲ್ಲ. ಒಂದು ಆ ಒಬ್ಬ ಒಂದು ರೋಗಿಯ ಎಲ್ಲ ವಿಷಯಗಳನ್ನು ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ನಾವ್ ಅಹ್ ಇದೇನ್ ಕಾಯಿಲೆ ಮತ್ತೆ ಅದ್ಕೆ ಯಾವ ರೀತಿ ಮದ್ದು ಕೊಡ್ಬೇಕ್ ಅಂತ ಹೇಳಿ ಒಂದು ಅಹ್ ಉತ್ತ್ರಾ ಬರಿಬೇಕ್ ಅದಿಕ್ಕೆ ಹಾಗೆ

ಹೌದು ಹೌದು ಹಾಗೆ ಮನೆಲ್ಲೇ ಕುಳಿತ್ಕೊಂಡು ಬರೀಬಹುದ್.